ಬೆಳಗ್ಗಿನ ಜಾವಾ ಎದ್ದಳೊದರಿಂದ ಮತ್ತೆ ಸೂರ್ಯನ ಕಿರಣಗಳು ತಗೋಳೋದರಿಂದ ನಮ್ಮ ಆರೋಗ್ಯವು ಚೆನ್ನಾಗಿ ಇರುತ್ತದೆ ಮತ್ತೆ ಪಕ್ಷಿಗಳೆಲ್ಲ ಆಗಿನ ಸಮಯದಲ್ಲಿ ಕೂಗುತ್ತಿದ್ದಾಗ ಕೇಳುವ ತಂಪು--

ಆಗಿನ ಕಲ್ಲಿನ ಕೆತ್ತನೆಗಳು ಎಷ್ಟು ಚೆನ್ನಾಗಿ ಇರುತ್ತೆ ಆಗಿನ ಕ ಕಲ್ಲಿನ ಕೆತ್ತನೆಯ ದೇವತೆಗಳನ್ನು ನೋಡೋಕ್ಕೆ ಚೆನ್ನಾಗಿ ಇರುತ್ತೆ ಮತ್ತೆ ಅಲ್ಲಿ ಕ ಕಲ್ಲಿನ ದೇವತೆಗಳನ್ ನೋಡೋಕ್ಕೆ ಎಷ್ಟೋ ಜನ ಬೇರೆ ಊರಿನಿಂದ ಅಲ್ಲಿಗೆ ಬರ್ತಿರ್ತಾರೆ.

ಇವರು ಕಟಿಂಗ್ ಮಾಡ್ಸ್ಕೊಂಡ್ ಬಿಟ್ರೆ ಕಟಿಂಗ್ ಮಾಡ್ಸ್ಕೊಂಡ್ ಆದ್ಮೇಲೆ ಫೋಟೋ ತಕೊಂಡ್ಬಿಟ್ರೆ ಅವರು ಹೇರ ಸ್ಟೈಲ್ ಅವ್ರು ಅವರದ್ ಕೂದಲು--

ಯೇಸು ಸತ್ತಾಗ ಅವರ ಸಿಂಬಲ್ ಇತ್ತಲ್ಲ ಆ ಸಿಂಬಲ್